ಇದು ಒಂದು ಕಿರಾಣಿಯ ಅಂಗಡಿ ಇದೆ.

ಮತ್ತೆ ಆಕಡೆಯಿಂದ ಈಕಡೆ ಬಹಳಷ್ಟು ಕೋಳಿಗಳನ್ನಿದ್ದಾವೆ.

ಇದು ಒಂದು ದೊಡ್ಡ ದೇವಾಲಯದ ಇದೆ.

ಹಾಗೆ ಇಲ್ಲಿ ಮೂರು ದುಕಾನು ಇದಾವೆ ಹಾಗೆ ಅಲ್ಲಿ ಹೊರಗಡೆ ಬಟ್ಟೆಯನು ಜೋಗಿಕ್ಕಿದ್ದಾರೆ ಹಾಗೆ ಒಳಗಡೆ ಕೂಡ ಬಟ್ಟೆಗಳಿದ್ದಾವೆ ಆಕಡೆ ಕೂಡ ಇದ್ದಾವೆ.

ಇದು ಒಂದು ದೊಡ್ಡದಾದ ಬಿಲ್ಡಿಂಗ್ ಇದೆ ಹಾಗೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಶೈನ್ ಬಿರಿಯಾನಿ ಹೋಟೆಲ್ ಅಂತೆ.

ಹಾಗೆ ಸುತ್ತಲೂ ಕಾಂಪೌಂಡ್ ಕೂಡ ಕಟ್ಟಿದ್ದಾರೆ ಒಳಗಡೆ ಬಹಳಷ್ಟು ಗಿಡಗಳು ಕೂಡ ಇದ್ದೇವೆ ಹಾಗೆ ಅಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡ್ಲಿಕು ಕೂಡ ಸಾಮಾನ್ಯಇದ್ದಾವೆ.

ಇಲ್ಲಿ ಸ್ಕೂಲ್ ನಲ್ಲಿ ಎಕ್ಸಿಬಿಷನ್ ನಡೆಯುತ್ತಿದೆ ಹಾಗೇ ಎಲ್ಲಾ ಮಕ್ಕಳು ಎಲ್ಲಾ ಹಮ್ ಉಮ್ ಮಾಡಿಕೊಂಡು ಬಂದ್ ಇಲ್ಲಿ ತೋರ್ಸು ತೋರಿಸಲು ಬಂದಿದ್ದಾ--

ಇಲ್ಲಿ ಅ ಅಲ್ಲಿ ಏನೋ ಮಾರಾಟ ಮಾಡುತ್ತಿದ್ದಾರೆ ಹಾಗೆ ಇಲ್ಲಿ ಬಹಳ ನಾಲ್ಕೈದು ಜನ ನಿಂತು ನೋಡುತ್ತಿದ್ದಾರೆ.

ಮೇಲ್ಗಡೆ ಪೇಪರ್ ಮತ್ತು ವಾಟರ್ ಬಾಟಲ್ ಕೂಡ ಇದೆ.

ಇದು ಒಂದು ಕಾಲೇಜ್ ಇದೆ ದೊಡ್ಡದಾದ.

ಹಾಗೆ ಅಲ್ಲಿ ದೂರದಲ್ಲಿ ಒಂದು ಮನೆ ಕೂಡ ಕಾಣ್ತಾ ಇದೆ.